ಈ ಚಿತ್ರದಲ್ಲಿ ಅಹ್ ನೀರನ್ನ ಹರಿಯುವ ಜಲಪಾತವನ್ನು ತೋರಿಸಿದ್ದಾರೆ. ತುಂಬಾ ಸುಂದರವಾದ ದೃಶ್ಯವಿದೆ.

ಬಂದಿದ್ದಾರೆ ಉಹ್ ಕೂದಲನ್ನು ಕಟ್ ಮಾಡಿಸಲು ಫೋನಿನ ಸಹಾಯದಿಂದ ಕೂದಲನ್ನು ಕಟ್ ಮಾಡ್ಸ.

ಕಲರ್ ಮಾಡಿ ಅದನ್ನ ನೋಡುತ್ತಾ ಕುಳಿತ್ತಿದ್ದಾರೆ . ಒಂದು ವಾಟರ್ ಬಾಟಲ್ ಕೂಡನು ಒಂದು ಕನ್ನಡಿ ಮುಂದೆ--